ಇದೇ ರೀತಿಗೆ ಜನರನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ--

ಅದೇ ರೀತಿಯಾಗಿ ವಿವಿಧ ತರದ ಮರಗಳು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಚಪ್ಲಿ ಅಂಗಡಿಯನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಬಾಟ ಎಂಬ ಕನ್ನಡ ಬರಹ ಮತ್ತು ಇಂಗ್ಲಿಷ್ ಬರಹವನ್ನು ನೋಡಬಹುದಾಗಿದೆ.

ಟ್ರ್ಯಾಕ್ಟರ್ ನ ಗಾಲಿಗಳು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕಟ್ಟಡವನ್ನು ಕಾಣಬಹುದಾಗಿದೆ.

ಹಾಗೆ ಮರಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಲೈಟ್ ಅನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಪ್ರವೇಶ ನಿಷೇಧ ಎಂಬ ಹಿಂದಿ ಬರಹವನ್ನು ಕಾಣಬಹುದು ಹಾಗೆ ಮರಗಳನ್ನು ಕಾಣಬಹುದು.

ಹಾಗೆ ಹಲವಾರು ರೀತಿಯ ಕಟ್ಟಡಗಳನ್ನ ಕಾಣಬಹುದು

ಅದೇ ರೀತಿ ಗೇಟ್ ಅನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ರೀತಿಯಾಗಿ ಲೈಟ್ಸ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಟ್ರಾಲಿ ಅನ್ನ ನೋಡಬಹುದಾಗಿದೆ.

ವು ಚಿತ್ರದಲ್ಲಿ ಮೀನು ಮಾರಾಟ ಮಾಡುವ ಅಂಗಡಿಯನ್ನು ನೋಡಬಹುದಾಗಿದೆ.

ಹಾಗೆ ಬೆಡ್ ಶೀಟ್ ಗಳನ್ನು ನೋಡಬಹುದಾಗಿದೆ.

ಹಾಗೆ ಚೇರ್ ಅನ್ನ ನೋಡಬಹುದಾಗಿದೆ ಹಾಗು ಒಂದು ಬೈಕ್ ಅನ್ನು ನೋಡಬಹುದಾಗಿದೆ.

ಈ ರೀತಿಗೆ ವೈರ್ ಗಳನ್ನ ನೋಡಬಹುದಾಗಿದೆ.

ಈ ರೀತಿಯಾಗಿ ಟಿ_ಸಿ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಅಡುಗೆಯನ್ನು ತಯಾರಿಸುವ ದೃಶ್ಯಾವಳಿಯನ್ನ ನೋಡಬಹುದಾಗಿದೆ.

ನೀರು ಚೆಲ್ಲಿರುವ ದ್ರಶ್ಯವನ್ನ ಕಾಣಬೋದಾಗಿದೆ.

ಅದೇ ರೀತಿಯು ಒಂದು ರೂಮ್ ನ ನಂಬರ್ ಅನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಒಂದು ಸೆಟ್ರೇಸ್ ಅನ್ನು ನೋಡಬಹುದಾಗಿದೆ ಅದೇ ತರನಾಗಿ--

ತ್ರೀ ಚಿನ್ಇನ್ಸ್ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಪ್ಲೇಟ್ ಗಳನ್ನ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಪ್ಲೇಟ್ಸ್ ಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಒಂದು ಟೇಬಲ್ ನ ಕಾಣಬಹುದಾಗಿದೆ ಹಾಗೆ ಗಾಜನ್ನ ನೋಡಬಹುದಾಗಿದೆ.

ಹೀಗೆ ಟೈಲ್ಸ್ ಅನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಮೋಡವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದು ಒಂದು ಚಿತ್ರದಲ್ಲಿ ಒಂದು ಹೋಟೆಲ್ ನ--

ಎರಗಲನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಲವಾರು ಫಾಟ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಒಂದು ಕಟ್ಟಡವನ್ನು ಕಟ್ಟಿರುವುದನ್ನು ದೃಶವು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಅದೆ ರೀತಿಯಾಗಿ ಒಂದು ಲೈಟಿನ ಕಂಬವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ನೀರು ಹರಿಯುತ್ತಿರುವ ದೃಶ್ಯವನ್ನ ನೋಡಬಹುದಾಗಿದೆ ಹಾಗೆ ಸೂರ್ಯನನ್ನು ನೋಡಬಹುದಾಗಿದೆ.

ಹಾಗೆ ಬಣ್ಣ ಬಣ್ಣದ ಸೀರೆಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಸಣ್ಣ ಸಸ್ಯಗಳು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.